ಹ ಮತ್ತೆ ಬೇರೆ ಯಾವದಾದ್ರು place ಹತ್ರದೊಂದು ಹೋಗುವ ಅಂತ. ಹೌದು ಅದ್ರ ಹತ್ತಿರದಲ್ಲಿ ಮತ್ತೆ ಸಿಗೋದ್ ಏನಾದ್ರು ನಮ್ಗೆ ದೇವಸ್ಥಾನಕೆಲ್ಲ ಹೋಗುದಿದ್ರೆ ಅಲ್ಲಿಗೆ ಕೂಡ ಹೋಗ್ಬೋದ್ ನಾವು. ಹೌದು ನಾವ್ ಸ್ವಲ್ಪ temple ಗೆಲ್ಲಾ ಹೋಗಿ ಬರುವ ಮತ್ತೆ college ಇಂದ ಬೇರೆ ದಿವ್ಸ ಎಲ್ಲಾ ಸಿಗುದಿಲ್ಲ ಅಲ್ಲಾ? ಹೌದೌದೌದು. ಮತ್ತೆ ಆ ರೀತಿ ಹೊಗ್ಬೋದು. ಹಾಗಿದ್ರೆ ಎಂತ ಹೆಸರಾಕುದಲ್ಲಾ ನಿನ್ನದು? ಹ ಹೌದು minimum ಎಷ್ಟ್ ಜನ ಇದ್ದಾರೆ? Minimum ಅಂದ್ರೆ ಈಗ ನಾವೊಂದು ಐವತ್ತ್ ಜನ ಆಗಿದ್ದೇವೆ.

ಇನ್ನು ಕೂಡಾ ಕೆಲವರು ಬರ್ಲಿಲ್ಲ ಇವತ್ತು ಅವರದ್ದು ಕೇಳ್ಬೇಕಿಗ. ಹ ಹೌದು, ಅವ್ರ ಹತ್ರಾಯೆಲ್ಲ ಕೇಳು. girls ಗೆಲ್ಲಾ safe safety ಉಂಟಲ್ಲಾ ಅಲ್ಲಿ? ಹ girls ಗೆಲ್ಲಾ safety ಉಂಟಲ್ವಾ? ಹ safety ಎಲ್ಲಾ ಇದೆ. girls ಗೆಲ್ಲಾ ಮೇಡಮ್ನವರೆಲ್ಲಾ ಬರ್ತಾರಂತೆ. ಹೌದಾ? ಹ ಆಯ್ತಾಯ್ತು. ಹ. ಅಲ್ಲಿ ಏನಾದ್ರು safety ಗೆ, health precaution ಏನಾದ್ರು ಇದ್ರೆ ಮೊದಲೇ ಹೇಳ್ಬೇಕಂತೆ ಮೇಡಮ್ನವರಿಗೆ. ಹ ma'am ವರತ್ರ ನಾವ್ ಹೇಳ್ತೆವೆ, ಅಂದ್ರೆ ನಮ್ಗೆ help ಗುವಂತಾದೆಲ್ಲ ಇದ್ರೆ ತುಂಬಾ ಒಳ್ಳೆದಲ್ಲಿ. ಹೌದೌದು. health ನ ಬಗ್ಗೆ ಏನಾದ್ರು ಇದ್ ಇದ್ರೆ ನಿಮಗೆ ಉಷಾರಿಲ್ಲದಿದ್ರೆ, ಮೊದಲೇ ಹೇಳಿ ಬರ್ಬೇಕು ಆಯ್ತಾ? ಹ ಆಯ್ತಾಯ್ತು.

ಹ. ಅದು ಮತ್ತೆ ನಿಂಗೆ ಏನಾದ್ರು ಕೇಲಿಕ್ಕೆ ಇದ್ರೆ ಕೂಡ, ನಾಳೆ ಒಂದು ಸಣ್ಣ ಮಟ್ಟಿನ meeting ಮಾಡ್ತಾರಂತೆ ಅದ್ರಲ್ಲಿ ಕೂಡ ಹೇಳಿ ನೀವು ಬೇಕಿದದ್ದು ಏನಾದ್ರೂ. ಹ್ಮ್ ಹೌದು. ಮತ್ತೆ ಹೋಗುದಿಕ್ಕಿಂತ ಮೊದ್ಲು ಎಲ್ಲ ಬೇಕಾದದನೆಲ್ಲ ಹಿಡ್ಕೊಂಡೆಲ್ಲಾ ಹೋಗ್ಬೇಕಲ್ಲಾ.

ಹೌದು ಅದು ಹೇಳ್ತಾರಂತೆ ನಾಳೆ meeting ಲ್ಲಿ. ಆಯ್ತಾಯ್ತು bye.

ಆಯ್ತಾಯ್ತು.

ಚೆನ್ನಾಗಿದೀನಿ ಅಭಿಷೇಕ್, ನೀವು? ಹಾ ನಾನು super , ಮತ್ತೆ . ವಿಶೇಷ ಎಂತ ಇಲ್ಲ ನೀವೆ ಹೇಳ್ಬೇಕು. ಎಂತ ನಾನ್ ಶಾಲೆ ಬದಿಯಲ್ಲಿ ಹೋಗ್ತ ಇದ್ದೆ ಮಕ್ಳನ್ ನೋಡುವಾಗೆಲ್ಲ ನಮ್ದು ನೆನ್ಪಾಯ್ತು ಮೊದ್ಲು ಶಾಲೆದು. ಹೌದಾ. ಹಾ . ಒಳ್ಳೇದಲ್ಲ ಮಾರ್ರೆ. ಹೌದೌದು ವಿದ್ಯಾರ್ಥಿ ಜೀವನ ಯಾವತ್ತು ಮರಿಲಿಕ್ಕೆ ಆಗಲ್ಲ ಅಲ. ಹೌದು ಈಗ ಇವು ಕೆಲಸದ ಒತ್ತಡ, ಮನೆ ಬೇಕಾ? ಅದ್ ಆಟಾಡುದು, ತಿನ್ನುದು, ಮಲಗುದು.

ಇವಾಗ ಬರಿ ಇದು tension ಆತರ ಎಲ್ಲ ಇರ್ತದಲ್ಲ. ಹೌದು ಅದೇ. ಇಲ್ಲಿ ಮಕ್ಕಳ್ನ ನೋಡುವಾಗ ಖುಷಿ ಆಗ್ತದೆ ಆ ಮಕ್ಳೆಲ್ಲ ಶಾಲೆ ನಮ್ದು teacher ಇದ್ರಲ್ಲ.

ಅಲ್ವೇರ ಅಂತ ತುಂಬ ಜೋರಿದ್ರಲ್ಲ .

ಎ ಮೊ~ ಮೊನ್ನೆ ಅವ್ರಿಗೆ retired ಆಯ್ತಂತೆ. ಹೌದಾ ವಾ ನನ್ಗೆ ಗೊತ್ತಿರ್ಲಿಲ್ವಾ ಇಲ್ಲದಿದ್ರೆ ಹೋಗ್ಬೋದಿತ್ತು ಒಂದ್ಸಲ ಮಾತಾಡಿ ಬರ್ಬೋದಿತ್ತು. ಹೌದ ಅದೆ, ನಂಗೆಸ ಗೊತ್ತಿಲ್ಲ ನಂಗೆ ನಿನ್ನೆ ಯಾರೋ ಹೇಳಿದ್ದು. ಒಬ್ರು ಅಂಗಡಿ ಹತ್ರ ಹೇಳಿದ್ರು.

Retired ಆಯ್ತು. ಒಳ್ಳೆಯ teacher ಅವರು HM ಆಗಿದ್ರು ಹೋಗುವಾಗ.

ಸರಿ ಹಾಗಾದ್ರೆ ಮತ್ತೆಂತ ಗೊತ್ತಾ ನಾವು ಎಲ್ಲಾರು ಒಟ್ಟಿಗೆ old students ಎಲ್ಲ ಹೋಗಿ ಒಂದ್ಸಲ ಮಾತಾಡ್ಸ್ಕೊಂಡ್ ಬರೋಣ. ಯಾರು ಅವರಿಲ್ಲಲ್ಲ, ಸೂರಜ್ ಹೊರ ದೇಶಕ್ ಹೋಗಿದ್ದಾನೆ ಇಲ್ಲಿ ಯಾರಿದ್ದಾರೆ? ಇರೋರು ಹೋಗೋಣ . ಹುಡುಗಿರೆಲ್ಲ ಮದ್ವೆ ಆಗಿದ್ದಾರೆ . ನೀವಿದ್ದೀರಾ, ನಾನಿದ್ದೀನಿ ಸಾಕ್ ಇಬ್ರೆ ಹೋಗ್ಬರೋಣ ಮಾತಾಡ್ಸ್ಕೊಂಡ್ ಬರೋಣ. ಎ ನಮ್ದು teacher ಈಗ ಯಾರು ಇಲ್ವಂತೆ. ಒಂದಿಬ್ಬರು ಇದ್ದಾರಂತೆ ಮತ್ತೆಂತ. ಒಂದ್ಸಲ ಆ ಶಾಲೆಯನ್ನು ಭೇಟಿ ಮಾಡ್ಬೇಕು. ಒಂದು . ಕಾಲಿಡ್ಬೇಕು ಮಾತಾಡ್ಸ್ಬೇಕು. ಅದ್ರಲ್ಲಿ bench ಎಲ್ಲ ಒಂದ್ ಸರಿ ಕೂತ್ಕೊಳ್ಬೇಕು.

ಈಗ ಸ್ವಲ್ಪ ಎಲ್ಲ ಅದು ನವೀಕರಣ ಆಗಿದೆಲ್ಲ. ಹೌದೌದು ಇವಾಗ ಸ್ವಲ್ಪ ಆ ಒಳ್ಳೆ ಇದು facility ಎಲ್ಲ ಮಕ್ಳಿಗ್‌ ಸಿಗ್ತಾ. ಹೌದೌದು ಮಕ್ಳಿಗ್ ಒಳ್ಳೆ ಸಿಗ್ತಾ ಉಂಟು ಊಟ ಎಲ್ಲ.

ಮತ್ತೆ dress ಅಂಗಿಸ ಎಲ್ಲ ಬಟ್ಟೆ ಎಲ್ಲ change ಆಗಿದೆ. . ಮೊಟ್ಟೆ, ಹಾಲು ಅದುಸ ಸಿಕ್ತದೆ .

ನಮ್ಗೆ ಎಲ್ಲಾ ಒಂದೆ ಹೊಡೆಯುದ್ ಮಾತ್ರ. ನಾ ಹೌದು ನಾವಿರುವಾಗ ನಮ್ದು ಆದ್ರು ನಮ್ದು ವಿದ್ಯಾರ್ಥಿ ಜೀವನವೇ ಬೇರೆ ಇವಾಗಿದ್ದು ವಿದ್ಯಾರ್ಥಿ ಜೀವನವೇ. ಈಗ ಮಕ್ಕಳಿಗೆಲ್ಲ ಹೊಡಿಲಿಕ್ಕೆ ಇಲ್ಲಲ್ಲ . ಪೆಟ್ಟು ತಿಂದವರು ಯಾರು ಇದ್ರ ? ನಾವಿದ್ದಾಗ ಹೊಡಿಯೋ ಎಷ್ಟು ಹೊಡೀತ ಇದ್ರು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆಸ ಇಲ್ಲ ಮನೆಯವರೇ ಬಿಡ್ತಾ ಇದ್ರು. ಆತರ ಇತ್ತು. ಹ್ಮಈಗ ಮಕ್ಕಳಿಗೆ ತುಂಬ ಈಗ ಕಲಿಲಿಕ್ಕೆಲ್ಲ ತುಂಬಾ ಸುಲಭ ನಮ್ಮ ಹಾಗೆ ಕಷ್ಟ ಪಡ್ಲಿಕ್ಕೆ ಇರ್ಲಿಲ್ಲ.

ಈಗ ಎಲ್ಲ ಒಂದನುಕೂಲ ಇದೆ. ಮುಂಚೆ ನಾವೇ ನಡ್ಕೊಂಡೆಲ್ಲ ಶಾಲೆಗೆ ಹೋಗ್ತ ಇದ್ವಿ ಇವಾಗ ನೋಡು .

ಈಗ ಕೆಲವು ಶಾಲೆಯಲೆಲ್ಲಾ ಹಣವೆ ತಿಂತಾರೆ donation ಅಂತ ಹೇಳಿ.

ನೀವ್ government ಶಾಲೆಗೆಲ್ಲ ಹಾಕುದು ತುಂಬ ಕಡಿಮೆ ಅಲ್ಲ ಸರ್ಕಾರಿ ಶಾಲೆಗೆ.

ಈಗೆಲ್ಲ ವ್ಯವಹಾರ ವ್ಯವಹಾರ ಆಗಿದೆ .

ಹ್ಮ ಸಣ್ಣ ಒಂದು ಆಟಾಡ್ಲಿಕ್ಕೆ ಹಾಕ್ಲಿಕ್ಕೆ ಮಗುವಿಗೆ ಐವತ್ತು ಸಾವಿರ ಅರ್ವತ್‌ ಸಾವಿರ ಅಂತೆ. ಅದು ಹೌದು ವಿದ್ಯಾರ್ಥಿ ಜೀವನವೆ ಒಳ್ಳೇದು .

ಅದು ಮತ್ತೆ ಸಿಗಲಿಕ್ಕಿಲ್ಲ ಮತ್ತೆ ಬರ್ಲಿಕ್ಕಿಲ್ಲ ಆತರ.

ಹಾ ಅವಾಗ ದೊಡ್ಡದಾಗುದಂತ ಅಂದ್ಕೊಂಡ್ವಿ ಈಗ ಸಣ್ಣದಾಗಿದ್ರೆ ಒಳ್ಳೇದೂನ್ತ ಆಗ್ತದೆ . Correct school ಗೆ ಹೋಗ್ಬೇಕಾದ್ರೆ ಯಾವಾಗಾದ್ರು ಬೇಗ ದೊಡ್ಡವರಾಗಿ ಹೋಗ್ತೀವೋ ಈ ಶಾಲೆ ಬಿಟ್ಟೊಗ್ತೀವೋ ಅಂತ ಇದ್ವಿ.

ಇವಾಗ ಹೋದ್ಮೇಲೆ ಯಾವ ಶೇ ಯಾಕೆ ಇಷ್ಟು ಬೇಗ ಹೊದ್ವಿಯೋ ಶಾಲೆ ಬಿಟ್ಟು . ಅದೆ ಒಳ್ಳೆದಿತ್ತು ಮತ್ತೆ ವಿಶೇಷ? ವಿಶೇಷ ಎಂತ ಇಲ್ಲ ಅದೆ ನೀವು ಈವಾಗ call ಮಾಡಿ ಮತ್ತೆ ನಂಗೆ ಜಾಸ್ತಿ ನೆನಪ್ಬಂತು ಶಾಲೆದೆಲ್ಲ . ಹೌದು ನಾಳ್ದು ಶಿಕ್ಷಕರ ದಿನಾಚರಣೆ ಉಂಟಲ್ಲ ಆವತ್ತೊಮ್ಮೆ ಹೋಗುವ.

ನೋಡುವ ನಾ ಮಾತಾಡ್ತೇನೆ. ಕೆಲವರಿದ್ದಾರೆ ಕರಿತಿದಾರೆ.

ಬರಲ್ಲ ಮಾರ್ರೆ ಈಗ ಯಾರ್ಸ. ಯಾರು ಬರ್ತಾರೆ ಯಾರಿಗೆ. ಎಲ್ಲರಿಗೆ ಸ ಒಬ್ಬೊಬ್ಬರಿಗೆ ಒತ್ತಡ ಎಲ್ಲ ಒತ್ತಡ ಅದು ಉಂಟು ಮರ್ರೆ ಇದು ಮದುವೆ, ಕೆಲಸ ಅದೆ ಹೇಳ್ತಾರೆ . ಹೌದೌದು ಯಾರಿಗೆ ಇದ್ ಇರ್ತದೆ ಯಾರಿಗೆ ಇದಿರ್ತದೆ ಅವ್ರು ಬರ್ಲಿ.

ಹ ಹ . ನಾವು ಒಂದು ಸಲ ಹೇಳಿಬಿಡೋಣ.

ಹಾಯ್ ಹೇಳಿ ನೋಡೋಣ ಆಮೇಲೆ ಬರೋದು ಬಿಡೋದು ಅವರಿಷ್ಟ.

ಒಂದು ಸಲ ಶಾಲೆಯನ್ನ ವೀಕ್ಷಣೆ ಮಾಡಿದಾಗೆ ಆಗ್ತದೆ. ಆ ಮ ಹುಡಿಗಿಯರೆಲ್ಲ ಮತ್ ಅವರ ಮಕ್ಕಳನ್ನು ಹಿಡ್ಕೊಂಡು ಬರ್ತಾರಂತ .

ಮದುವೆ ಆಗಿದೆ ಅಲ . ಹ್ಮ ಆಯ್ತು ಸರಿ ಹಾಗಾದ್ರೆ.

ಇನ್ನೊಂದ್ಸಲ ಮಾಡ್ತೀನಿ. ಹ್ಮ ಸರಿ bye.

ಕ್ರೀಡೆ ಅಂದ್ರೆ ನನಗೆ ತುಂಬ ಇಷ್ಟವಾದದ್ದು. ನನಗೆ ಕ್ರೀಡೆಯಲ್ಲಿ ನನಗೆ ತುಂಬ ಆಸಕ್ತಿ ಇತ್ತು ನಾನು ಶಾಲೆ ಕಲಿಯುವಾಗ ತುಂಬ ಕ್ರೀಡೆಗಳಲ್ಲಿ ನಾನು ಭಾಗವಹಿಸ್ತಾ ಇದ್ದೆ. ಅದೇ ನಂಗೆ ಮೊದಲಿಗೆ ನಮ್ಗೆ ಕ್ರೀಡೆ ಅಂದ್ರೆ first ಆಹ್ ಎಂತಂತ ಗೊತ್ತಿರುವುದಿಲ್ಲ ನಮ್ಮ ನಮ್ಗೆ PT sir ಅಂತ ಒಬ್ರು ಇರ್ತಾರೆ ಅಂದ್ರೆ ಅವರು ಎಲ್ಲ ಹೇಳಿಕೊಡುವಂತದ್ದು. ಅದು ಎಲ್ಲ ಶಾಲೆಗಳಲ್ಲಿ ಇರ್ತಾರೆ ಅವರು ಹೇಳಿಕೊಡುವಂತದ್ದು ನನಿಗಂತೂ ಕ್ರೀಡೆ ಅಂದ್ರೆ ತುಂಬಾ ಇಷ್ಟವಾದದ್ದು. ನನಗೆ ಕಲಿಯಿಕೆಯಲ್ಲಿ ಅಷ್ಟೇನೂ ಆಸಕ್ತಿ ಇರ್ಲಿಲ್ಲ ಮೊದಲ್~ ಮೊದಲನೆಯದಾಗಿ ಅಂದ್ರೆ ನಾನು ಶಾಲೆ ಕಲಿ ಶಾಲೆ ಕಲಿಯುವ ಸಮಯದಲ್ಲಿ ನಾನು ಮೊದಲು ಸೇರಿದ್ದು Volleyball ಇಗೆ ನಂಗೆ Volleyball ಅಂದ್ರೆ ತುಂಬಾ ಇಷ್ಟವಾದ ಕ್ರೀಡೆ. ನಾನು ಎರಡ್ನೆ ಮೂರ್ನೆಯಲ್ಲೇ ನಾನು Vo~ Volleyball ಆಡ್ಲಿಕ್ಕೆ ಆಹ್ ಆಡ್ಲಿಕ್ಕೆ ಆಹ್ start ಮಾಡಿದ್ದೇನೆ. ಅಂದ್ರೆ ಆ time ಅಲ್ಲಿ ನನಗೆ ಹೇಳಿಕೊಡುವವರು ಯಾರು ಇರ್ಲಿಲ್ಲ ನಮ್ಮ ಅಂದ್ರೆ seniors ಯಾರಿದ್ದಾರೆ ನಮ್ಮಕ್ಕಿಂತ ದೊಡ್ಡವರು ನಮ್ಮ ಮತ್ತೆ PT sir ಮತ್ತೆ seniors ಸೇರಿ ನನಿಗೆ ಆಡ್ಲಿಕ್ಕೆ ಕಳಿಸ್ತಾ ಇದ್ರು. ತುಂಬಾ ತುಂಬಾ ಜನ ನನನ್ನು ದೂರ ಮಾಡ್ತಾ ಇದ್ರು ಅಂದ್ರೆ ಆಡ್ಲಿಕ್ಕೆ ಆಗುದಿಲ್ಲ ನಿನ್ನಿಂದ ಅಂತ ಹೇಳಿ ದೂರ ಮಾಡಿದ್ರು. ಆದ್ರೆ ನನ್ನ ನಮ್ಮ PT sir ಮತ್ತೆ ನಮ್ಮ ತುಂಬಾ ಅಧ್ಯಾಪಕರು ನನಿಗೆ ಆಹ್ ಸಹಾಯ ಮಾಡಿರ್ತಾರೆ Volleyball ಆಡ್ಲಿಕ್ಕೆ. ನಾನ್ ಆಡ್ತಾ ಆಡ್ತಾ Volleyball ಆಡ್ತಾ ಬಂದು ನಾನು ಆರ್ನೆಯಲ್ಲಿ ಒಂದು Volleyball team ಗೆ ಹಾಕಿದ್ರು ನಮ್ಮ ನಮ್ಮ ಶಾಲೆಯ tea~ ಆಹ್ ತಂಡ ಏನಿದೆ ಆ ತಂಡದಲ್ಲಿ ನಾನು ಇದ್ದೆ. ಅಂದ್ರೆ ಆಹ್ ಆ ಆರುಜನ ಯಾರಿರ್ತಾರೆ ಅದ್ರ ಒಳಗೆ ಇರ್ಲಿಲ್ಲ ನಾನೊಂದು extra player ಆಗಿ ನಾನು ಇದ್ದೆ first Volleyball ಅಲ್ಲಿ ಆರ್ನೆ ಕಲಿಯುವಾಗ. ಮತ್ತೆ ನಾನು ಏಳ್ನೆ ಎಂಟ್ನೆ ತರಗತಿಗೆ ಬ~ ಬರುವಾಗ ನಾನು ಆಹ್ ಒಳಗೆ ಆ ಆರು ಜನ ಯಾರಿರ್ತಾರೆ ಆ ಆರು ಜನದಲ್ಲಿ ಒಬ್ಬನಾಗಿದ್ದೆ. ನಂತರ ನಾನು ಒಂಬತ್ನೆ ಹತ್ತನೆ ತರಗತಿಯಲ್ಲಿ ಆಹ್ ನಾ ಅದೇ Volleyball ತಂಡಕ್ಕೆ ಆಹ್ ನಾಯಕನಾಗಿದ್ದೆ. ನನಿಗೆ ತುಂಬ ಖುಷಿಯಾದ ಸಂದರ್ಭ ನನ್ನನ್ನು ದೂರ ಮಾಡಿದ್ರು ನಾನು ಆ ತಂಡದ ಒಂದು ಆ ಶಾಲೆಯ ತಂಡದ ಒಂದು ನಾಯಕನಾಗಿರ್ತೇನೆ ಅಂತ ಹೇಳಿ ಹೇಳಿಕ್ಕೆ ನಂಗೆ ತುಂಬ ಖುಷಿ ಆದದ್ದು. ಆಹ್ Volleyball ಅಲ್ಲಿ ಹೇಗಂತ ಹೇಳಿದ್ರೆ ತುಂಬ ನಾವು ಹ್ಮ್ ಆಹ್ ಅಂದ್ರೆ ವ್ಯಾಯಾಮಗಳು ಮಾಡ್ಬೇಕಾಗ್ತದೆ ಮೊದಲೇ ಆಡ್ಲಿಕ್ಕೆ ನಮ್ಗೆ ಕೊಡುದಿಲ್ಲ ತುಂಬಾ ವ್ಯ~ ವ್ಯಾಯಾಮಗಳು ಮಾಡ್ಬೇಕಾಗ್ತದೆ. ಆ ವ್ಯಾಯಾಮಗಳು ಯಾಕೆ ಮಾಡ್ಬೇಕಂತಂತ ಹೇಳಿದ್ರೆ ನಮಿಗೆ ಆ ನೇರವಾಗಿ Volley~ Volleyball ಆಡ್ಲಿಕ್ಕೆ ನಮಿಗೆ ಹೋದ್ರೆ ನಮ್ಮ ಕೈಗಳಲ್ಲಿ ಏನಾದ್ರೂ ಕೈ ಕಾಲುಗಳಲ್ಲಿ ಅಥವಾ ಆಹ್ ನಮ್ಮ ದೇಹದ ಭಾಗಗಳಿಗೆ ಏನಾದ್ರೂ ಸ್ವಲ್ಪ ಆಹ್ ತೊಂದರೆಗಳು ಆಗ್ಬೋದು ಯಾಕಂದ್ರೆ ಆಡುವ ಸಂದರ್ಭದಲ್ಲಿ ನಮ್ಮ ಕೈ ಮತ್ತು ಕಾಲುಗಳು loose ಆಗಿರ್ಬೇಕು ತುಂಬಾ tight ಆಗಿದ್ರೆ ನಮ್ಗೆ ಆಡ್ಲಿಕ್ಕೆ ಕಷ್ಟಾಗ್ತದೆ. So ಅದಕ್ಕಾಗಿ ನಮ್ಗೆ ವ್ಯಾಯಾಮಗಳನ್ನು ಮಾಡಿಸ್ತಾ ಇದ್ರು. ವ್ಯಾಯಾಮಗಳನ್ನು ಮಾಡಿಸುವಾಗ ನಮ್ಗೆ ತುಂಬ ಕಷ್ಟಾಗ್ತಿತ್ತು. ಆ ಕಷ್ಟಾದ್ರು ನಮ್ಗೆ next ಆಹ್ ನಂತರ ನಮಿಗೆ ಆಟ ಆಡುವಾಗ ಯಾವುದೇ ನೋವುಗಳು ಗೊತ್ತಾಗ್ತ ಇರ್ಲಿಲ್ಲ. ನಾವು ಆಹ್ ತುಂಬಾ ಆಹ್ ma~ ಅಂದ್ರೆ match ಗಳಿಗೆ ಎಲ್ಲ ಹೋಗಿ ತುಂಬ ಆಟಗಳಿಗೆ ಹೋಗಿ ನಾವು ಗೆ~ ಗೆದ್ದು ಬಂದಿರುತ್ತೇವೆ. ಆ ನಾವು ಆ ಜಿಲ್ಲಾ ಮಟ್ಟ ತನಕ ನಾವು ನಮ್ಮ Volleyball ತಂಡ ಹೋಗಿದೆ ನಮ್ಮ ಶಾಲೆಯಿಂದ ಅದೊಂದು ನಮ್ಗೆ ಖುಷಿಯಾದ ಸಂದರ್ಭ. ಕೇವಲ Volleyball ಅಲ್ಲದೆ ನಾನು ಮೂರ್ನೆ ತರಗತಿಯಿಂದ Karate ಯನ್ನು ಕಲಿತಾ ಇದ್ದೇನೆ. ಹ್ಮ್ಆಹ್ ಆ Karate martial arts ಏನಿದೆ ನನಿಗೆ ಮೊದಲಿಂದ ಅದುಸ ಏನು ಗೊತಿರ್ಲಿಲ್ಲ ನಮ್ಮ Karate master ಯಾರಿದ್ದಾರೆ ಅವರು ನಮಿಗೆ ತುಂಬಾ ಆಹ್ ಸುಂದರವಾಗಿ ನಮಿಗೆ Karate ಯನ್ನು ಕಲಿಸಿಕೊಟ್ಟಿರುತ್ತಾರೆ. Karate ಅಲ್ಲಿ ಏನಂತ ಹೇಳಿದ್ರೆ ನಮಿಗೆ ಆ belt ಇರ್ತದೆ ಒಂದೊಂದು colour belt ಇರ್ತದೆ. White, yellow, orange, green, blue, purple, brown ಮತ್ತೆ black ಇರ್ತದೆ. ಅದೇ ತರ ಒಂದೊಂದು belt ಇಗೆ ಆಹ್ seniors ಮತ್ತೆ ಇರ್ತಾರೆ ಒಂದೊಂದು belt ಇಗೆ ಒಂದೊದು se~ ಆಹ್ ದೊಡ್ಡವರು seniors ನಮಿಗ್ ಇರ್ತಾರೆ. ಆ Karate ಅಲ್ಲಿ ನಾನು ಮೂರ್ನೆ ತರಗತಿ join ಆಗಿ ಇವತ್ತಿನವರೆಗೂ ನಾನು Karate ಆಲ್ಲಿ ಇದ್ದೇನೆ. ಈಗ ನಾನು Karate Karate ಅನ್ನು ಬೇರೆ ಮಕ್ಕಳಿಗೆ ಕಳಿಸ್ತಾ ಇರ್ತೇನೆ. ಅಂದ್ರೆ ರಜಾ ದಿನಗಳಲ್ಲಿ ನಾನು ನಮ್ಮ Karate sir ಜೊತೆ ಆಹ್ ಹೋಗ್ತಾ ಇರ್ತೇನೆ. ಅಂದ್ರೆ ಬೇರೆ Karate ಮಕ್ಕಳಿಗೆ ಅಂದ್ರೆ ಮಕ್ಕಳು ಯಾರು ಬರ್ತಾರೆ ನಮ್ಮ ಒಟ್ಟಿಗೆ ಕಲಿಲಿಕ್ಕೆ ಅವರಿಗೆ ನಾವು ಕಲಿಸ್ತಾ ಇದ್ದೇವೆ. ಆಹ್ Karate ಅಲ್~ Karate ಮತ್ತು Volleyball ಅಲ್ಲಿ ನಾನು ತುಂಬಾ ಆಹ್ ಆಹ್ match ಗಳಿಗೆ ಹೋಗಿ ಗೆದ್ದು ಬಂದಿರುತ್ತೇನೆ. Karate ಅಲ್ಲಿ ನಾನು ಆಹ್ ಕಳೆದ ವರ್ಷ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ Karate match ನಲ್ಲಿ ನಾನು ಬೆಳ್ಳಿ ಪದಕವನ್ನು ಪಡೆದಿರುತ್ತೇನೆ. ಆ ಈ ಸಲ ನಾನು match ಗೆ ಅಂದ್ರೆ ತುಂಬಾ ನನಿಗೆ ಆಹ್ practice ಇರ್ಲಿಲ್ಲ. ಅದರಿಂದಾಗಿ ನನಿಗೆ ಈ ಸಲ medal ಅಥವಾ ಪ~ ಪದಕ ಏನಿದೆ ನನಿಗೆ ಪಡೆದುಕೊಳ್ಳಿಕ್ಕೆ ಆಗ್ಲಿಲ್ಲ. ಅಂದ್ರೆ ಮುಂದಿನ ಸಲ ನಾನು ಆಹ್ ನನ್ನ ಆಹ್ ಪರಿಶ್ರಮ ಏನಿದೆ ಅದನ್ನು ಕೊಟ್ಟು ಮುಂದಿನ ಸಲ ಗೆಲ್ಲಲು ನಾನು ಪ್ರಯತ್ನ ಮಾಡ್ತೇನೆ. ನಂತರ Karate ಅಲ್ಲಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಅಂದ್ರೆ injury ಗಳು ಪೆಟ್ಟುಗಳು ನಮಿ~ ನನಿಗ್ ಆಗಿತ್ತು ಅಂದ್ರೆ ಮೂಗಿನಲ್ಲಿ ನನಿಗೆ ರಕ್ತ ಸುರಿದದ್ದು ಇತ್ತು ಆದರೆ ಅದನ್ನೆಲ್ಲ ನಾನು ಮೀರಿ ನಾನು Karate ಅಲ್ಲಿ ಇದ್ದೇನೆ. ಯಾಕಂತ ಹೇಳಿದ್ರೆ ನಂಗೆ Karate ಇಂದ ತುಂಬಾ ಆಹ್ ನನ್ನ ದೇಹಕ್ಕೂ ನನ್ನ ಆಹ್ mind ಇಗೂ ತುಂಬಾ ಆಹ್ ಮನಸ್ಸಿಗೆ ಶಾಂತಿ ಮತ್ತೆ ನನ್ನ ದೇಹಕ್ಕೆ ಒಂದು ಆಹ್ ಎಂತ ಹೇಳುವಂತದ್ದು ಅಂತ ಹೇಳಿದ್ರೆ ನನ್ನ ದೇಹಕ್ಕೆ ತುಂಬ ತಂದಿದೆ. ಅ~ ಅದಕ್ಕೆ ನಾನು ಇವತ್ತಿನವರೆಗೂ Karate ಯಲ್ಲಿ ಇದ್ದೇನೆ. ನನ್ನ ಮನೆಯಲ್ಲಿ Karate ಗೆ first ಆಹ್ ನನ್ನ ತಂದೆ ಹಾಗು ತಾಯಿ ಒಪ್ಲಿಲ್ಲ Karate ಗೆ ಬಿಡ್ಲಿಕ್ಕೆ ಯಾಕಂತೇಳಿದ್ರೆ ಅವರಿಗೆ ಒಂದು ಹೆದರಿಕೆ ಇತ್ತು ಎಂತ ಅಂತ ಹೇಳಿದ್ರೆ Karate ಗೆ ಸೇರಿದರೆ ಏನಾದ್ರೂ ಪೆಟ್ಟಾಗ್ತದೆ ಮತ್ತೆ ತಾಗ್ತದಂತ ಹೇಳಿ ಅವರಿಗೆ ಹೆದ್ರಿಕೆ ಇತ್ತು ಆದ್ರಿಂದ ಅವರು ನನ್ನನ್ನು ಬಿಡ್ಲಿಲ್ಲ first ಇಗೆ Karate ಗೆ. ಮತ್ತೆ ಹೋಗ್ತಾ ಹೋಗ್ತಾ ಅವರಿಗೆ ಒಂದು ಧೈರ್ಯ ನಾನೇ ಕೊಟ್ಟೆ ಹೀಗೆ ಏನು ಆಗುದಿಲ್ಲ. ಅಂದ್ರೆ ನಮಿಗೆ ಒಂದು ಎದುರಲ್ಲಿ ಒಟ್ಟಿಗೆ ನಾವು ಒಂದು fight ಮಾಡ್ತೇವೆ ಅಂತ ಹೇಳಿದ್ರೆ ನಮಿಗೆ ಮೊದಲು safety ಅನ್ನ ಕೊಡ್ತಾರೆ ಸುರಕ್ಷಿತವಾಗಿ ನಮ್ಗೆ ಕೈಗೆ gloves ಮತ್ತೆ mouth ಇಗೆ guard ಮತ್ತೆ ಎಲ್ಲ ಕೊಡ್ತಾರೆ. ನಮ್ಮ ಬಾಯಿ ಬಾಯಿಯ ಒಳಗೆ ಇಡುವಂತ guard ಮತ್ತೆ ಎಲ್ಲ ಕೊಡ್ತಾರೆ ಸುರಕ್ಷಿತವಾಗಿ. ಆದ ಕಾರಣ ಅವರಿಗೆಲ್ಲ ಹೇಳಿದ್ರಿಂದ ಅವರಿಗೆ ಸ್ವಲ್ಪ ಭಯ ಕಡಿಮೆಯಾಗಿ ನನ್ನನ್ನು ಪ್ರೋತ್ಸಾಹ ಮಾಡಿದ್ರು. ಮೊದಲಿಗೆ ಅವರು ನನ್ನನ್ನು ಬಿಡ್ತ ಇರ್ಲಿಲ್ಲ ಅವರಿಗೆ ಹೆದರಿಕೆ ಇತ್ತು ಮತ್ತೆ ಹೋಗ್ತಾ ಹೋಗ್ತಾ ಅವರು ನನ್ನನ್ನು ಪ್ರೋತ್ಸಾಹ ಮಾಡಿ ಕಳಿಸಿದ್ರು.

ಈಗಾ ಮನೆಯಲ್ಲಿ ನಾವು ಎಲ್ಲಾರು TV use ಮಾಡ್ತೇವ್ರೀ, ಅಂದ್ರ TV ಅಂದ್ರ ದೂರದಶ೯ನ ಅಂತ್‌ ಕರಿತೀವಿ ನಾವ್,‌ ನಮ್ಮಕಡೆ ಎಲ್ಲಾ ಹಳ್ಳಿಕಡೆ ಮದ್ಲ TV ಇತೀ೯ದ್ದಿಲ್ಲಾ, ಅ phone ಇತೀ೯ದ್ದಿಲ್ಲಾ, ಇವಾಗ ಎಲ್ಲಾ ಏನ್‌ ಮಾಡ್ಯಾರ್ರೀ ಮನಿಮನಿಗೆ ಒಂದೊಂದ TV ಹೊಳ್ಳಿ. ಪ್ರತಿಯೊಬ್ರ ಕೈಯಲ್ಲಿ ಮನೆಯಲ್ಲಿ ಇಬ್ರ್‌ ಮೂರಜನಾ ಇತಾ೯ರಲ್ಲಾ ಅವ್ರ ಕೈಯಾಗ phone ಎಲ್ಲಾರ ಕೈಯಾಗು phone use ಮಾಡುದ ಮಾಡುದ್, ಈಗ use ಮಾಡುರಿಂದ ಮಕ್ಕಳ ಮೇಲೆ ಸ್ವಲ್ಪ ಪರಿಣಾಮ ಚೆ ಬೇರೆ ಆಗಕತೈತಿ, education ಅಂದ್ರೆ, ಶಿಕ್ಷಣದ ಕಡೆ ಕಡಿಮೆ ಇರ ಕತೈತಿ. ಬರೇ TV , phone, game ಈ ಥರಾ ಭಾಳ ಹುಚ್ಚ್ ಹಿಡದೇತಿ, ಅದನ್ನಾವ ಸ್ವಲ್ಪ ಕಡಿಮ್ಮಾಡೇಕಂದ್ರ ಏನ್‌ ಮಾಡ್ಬಕಂತ ಅಂದ್ರ ಅ ನಾವ್‌ TV ನೋಡ್ತಿತೇ೯ವಿರೀ ಇಲ್ಲಂತಲ್ಲಾ ಎಲ್ಲಾರು TV ನೋಡ್ತೇವ್ರಿ, ನೋಡುವಾಗ ಏನ್‌ ಮಾಡ್ಬೇಕ ಹಿಂಥಾ ಕೆಟ್ಟ ಕೆಟ್ಟ. Comedy, serial ಈ ಥರಾ ಏನ್‌ ನೋಡ್ತೀತಾ೯ರಲ್ಲಾ, ಹುಡುಗೊರದ್ time ನೊಳಗ ಏನ್‌ ಮಾಡಬೇಕ್ರಿ, ಒಂದ ಸ್ವಲ್ಪ ಅದ್ನ ಆರಿಸಿ ಒಂದ ಏನ್‌ ರಾಮಾಯಣ, ಮಹಾಭಾರತ, ಹೊಳ್ಳಿ ಡಾಕ್ಟರ ಬಿ ಆರ್‌ ಅಂಬೇಡ್ಕರವರ ಧಾರಾವಾಹಿ, ಹೊಳ್ಳಿ ತರಾ ಕೃಷ್ಣನ ಬಗ್ಗೆ. ಹೊಳ್ಳಿತರಾ ರಾಧಾಕೃಷ್ಣಾ ಹೊಳ್ಳಿ ಪುಂಡ~ ಪುರಂದರದಾಸರು ಈಥರಾ ಏನೋ ಒಂದಿಷ್ಟ ದೇವ್ರ ಧಾರಾವಾಹಿ ಬತಾ೯ವ, ಅವುನ್ನಾವ ನೋಡಿದ್ರ ಏನಾಗತ್ರಿ ಮಕ್ಕಳಿಗೆ ಒಂದ ಸಲ್ಪ ನಾವ್‌ ಹಿಂದಿನ ಜೀವನದೊಳಗ ಹಿಂದ್‌ ಹಿಂಗಿತ್ತ್‌. ನಮ್ಮ ರಾಮಾಯಣ ಹಿಂಗಿತ್ತ್ ನಮ್ಮ ಮಹಾಭಾರತ ಹಿಂದಿತ್ತು, ನಮ್ಮ ದೇಶದ್‌ ಬಗ್ಗೆ ಹಿಂಗ್‌ ಹೋರ್ಯಾಡ್ಯಾರ, ಇವೆಲ್ಲಾ ಸ್ವಲ್ಪ film ಧಾರಾವಾಹಿ ಎಲ್ಲಾ ಅದಾವ್ರೀ ಅವನ್ನೊಂದಸಲ್ಪ ನಾವ್‌ ಹಚಗೊಂಡ ಕುಂತ್ರೇನಾಗತ್ರೀ ಮಕ್ಕಳ ಮ್ಯಾಗ ಅದೊಂದ ಸ್ವಲ್ಪು ಭಾವನೆ ಮೂಡಕೊಂಡ ಮಕ್ಕಳು. ಒಂದಸಲ್ಪ ಬದಲಾಣೆಯಾಕ್ಕಾರ, ನಾವ್‌ ಅದನ್ನ ಏನ್‌ ಮಾಡ್ತೇವಿ ಕ್ರೀಕೆಟ್‌ ನೋಡಿದ್ನ್ಯ, ಕಬಡ್ಡಿ ನೋಡಿದ್ನ್ಯಾ, ಅದನ್ನ ಮಾಡೋದ್ರಿಂದ ಏನಾಗತ್ತ ಅವ್ರೀಗು ಒಂದ ಸ್ವಲ್ಪ sports ಮ್ಯಾಗ ಆಟದ ಬಗ್ಗೆನು ಹೋಗುತ್ರೀ ಅದು ಇಲ್ಲಂತಲ್ಲಾ ಹೋಗುತ್ರೀ, ಅದನ್ನೊಡೊದ್ರಿಂದ್‌ ಏನಾಗುತ್ತೇ ಮಕ್ಕಳಿಗ್‌ ಒಂದ್‌ ಸ್ವಲ್ಪ ಜಾಸ್ತ್‌ ಆಕಡೆ ಒಲವ್‌ ಹೋತಂದ್ರ ಏನಾಗತ್ತ ಓದುದ್ರಿಂದ ಕಡಿಮ್ಯಾಗತ್ತ. ಓದೊದು ಕಡಿಮ್ಯಾಗಬಾರದ ಅನ್ನೋದಕ್ಕ್‌ ನಾವೇನ್‌ ಮಾಡಬೇಕು, ಒಂದ್ ಸ್ವಲ್ಪ ಅದರ ಬಗ್ಗೆ ಯೋಗಾಸನದ ಬಗ್ಗೆ ಹೊಳ್ಳಿ ಧಾರಾವಾಹಿ ಒಳಗ ಮಹಾಭಾರತ, ಈ story ಗುಳೆಲ್ಲಾ ಬತೀ೯ತಾ೯ವ್, ಅದರ ಬಗ್ಗೆ ಹಿಂದಿನ ಇತಿಹಾಸದ್‌ ಬಗ್ಗೆ ಎಲ್ಲಾ ತೋರಸ್ತೀತಾ೯ರ ಅವುನ್ನ ಒಂದ ಸ್ವಲ್ಪ ಒಳ್ಳೆಯ ಅಭಿಪ್ರಾಯ ಮಕ್ಕಳಿಗ್‌ ಬರ್ಲಿ ಅಂತ ನಾವ್‌ ಹಚ್ಚಕೊಡಬೇಕ. ಅದು ಉ ನಾವ್‌ ನೋಡುವಂಹ ಎಲ್ಲಾ ಛಲೋ ಇ ಧಾರಾವಾಹಿ ನೋಡುದ್ರಿಂತ ಮನಿಯೊಳಗ ನಾವ್‌ ಅದನ್ನೋಡಿ ಕಲಕೋಲಿ ಅಂತ ಮಾಡುದಿಲ್ರೀ ಅವ್ರ ನಮ್‌ಗ್ಯಾಕಂದ್ರಿ, ಅವ್ರ್‌ ಧಾರಾವಾಯಿ ಒಂದ್‌ ಧಾರಾವಾಹಿ ಮಡ್ಯಾರಂದ್ರ ಅದ್‌ ಹಿಂದಿನ story ಅವ್ರ ಜೀವನದೊಳಗ ಈ ಥರಾ ಆಗಬಾರದು. ಈ ಥರಾ ಕೆಟ್ಟ ಉದ್ದೇಶ ತಗೊಬಾರ್ದ ಜನ್ರನ್ನುದಕ್ಕ ನಮಗ ಧಾರಾವಾಹಿ ಮುಖಾಂತರ ಒಳ್ಳೆತರಾ ಆಗ್ಲಿ ಅಂತ ತೋರಸ್ತಾರ್ರೀ, ಅದನ್ನಾವ್‌ ಒಳ್ಳೆ ಒಳ್ಳೆ ಅದರೊಳಗ್‌ ಒಳ್ಳೆ ಒಳ್ಳೆ topics ಇರತ್ತಲ್ಲಾ ಒಳ್ಳೆ ಒಳ್ಳೆ ವಿಚಾರಗಳನ್‌, ನಮ್ಮ ಜೀವನದೊಳಗ್‌ ಅಳವಡ್ಸಕೊಂಡು ನಾವ್‌ ಜೀವನಾ ಮಾಡ್ಲಿ ಅಂತ್ಹೇಳಿ ನಮಗ್‌ ಹೇಳ್ಕೊಡ್ತಾರ್ರೀ ಅವ್ರ್‌. ಒಳ್ಳೆದನ್ನ್‌ ಒಳ್ಳೆದ್‌ ಮಾಡುದಕ್ಕೋಸ್ಕರ ನಮ್ಗ್‌ ಅವ್ರ ಧಾರಾವಾಹಿ ಮುಖಾಂತರ picture ಮುಖಾಂತ್ರ ಈ ತರಾ comedy ಮುಕಾಂತ್ರ ಏನೋ ಒಂದ ಮಾಡಕ್ಯಾಸ ಅವ್ರ ನಮಗ್ ತೊರಸ್ತೀತಾ೯ರ, ನಾವ್‌ ಹಂಗ ನೋಡೋದ್ರಿಂದ ಅವ್ರೀಗೇನ ಲಾಭ ಇರೋದಿಲ್ಲಾ ಯಾಕಂದ್ರ ಅವ್ರ ನಮಗ್‌ ಜನ್ರ್. ಏನೋ ಒಂಥರಾ ಇದು ಮಾಡ್ತಾಲಾ೯ ಈಗೀನ ಕಾಲದೋಳಗ್‌ ಜನ್ರ ಏನ್‌ ಮಾಡ್ತಾರ, ಒಂಥರಾ ಹೊಸ ಹೊಸ ಹೊಸಾವ್‌ ವಿಚಾರಕ್ ಹೋಗಿ ಹಾಳಾಗುದಕ್ಕೇನ ಮಾಡ್ತಾರಾ ಮನೆಯಲ್ಲೆ ಕುಂತಗೊಂಡ ಒಂದ್ ಸ್ವಲ್ಪ TV ನೋಡೊದ್ರಿಂದ್‌ ಏನಾಗತ್ತ ಅವ್ರು ಒಂದ ಸ್ವಲ್ಪ improve ಅಕ್ಕಾರ, ‌general ಹೆಚಗಿ ಆಗತ್ತ್ ಮಕ್ಕಳಿಗೆ ಮನೆಯಲ್ಲಿ ಆತ್. ದೊಡ್ಡೊರಿಗಾತ್ ಧಾರಾವಾಹಿ picture ಯಾವದೇ ತರಾ ನೋಡಿದ್ರ ಏನಾಗತ್ತರ್ರೀ, ಅವು ಬದಲಾವಣೆಯಾಗಲಂತ ಮಾಡಿತಾ೯ರವ್ರ, ನಮ್ಮ ಜೀವನದೊಳಗ್‌ ಯಾವದೇ ತರಹದ ಕೆಟ್ಟ ಉದ್ದೇಶಗಳು ಆಗ್ಬರದನ್ನಕ್ ಬದಲಾವಣೆ ಮಾಡ್ಕೋಲಿ ಅಂತ ಹೇಳಿತಾ೯ರ, ನಾವ್‌ ಅವನ್‌ ಒಳ್ಳೆ ಒಳ್ಳೆ. ವಿಷಯಗಳನ್ನ ಬದಲಾವಣೆ ಮಾಡಕೊಂತ ಹೋದ್ರ ನಮಗ ಅದ್‌ ಧಾರಾವಾಹಿ ಮಾಡದ್ಯಾಗಿ೯ ಒಂದ ಹೆಮ್ಮೆ ಇರತ್ತ, ನಾವು ನಮ್ಮ ಜೀವನದೊಳಗ್ ಅದನ್ನೋಡ್ತೀವ್‌ ಅನ್ನುದಕ್ಕು ಅವ್ರೀಗೇನನಸತ್ತ ಇದನ್ನೋಡಿ ನಾವ್‌ ಹಿಂಗ್‌ ಬದ್ಲಾದ್ವಿ ಇದರ್ಲಿದ್ದ ನಾವು ಒಂದ ಸ್ವಲ್ಪ ಏನೋ ಕಲ್ತ್ವಿ ಅಂತ ಹೇಳಿ ನಮ್ಗ ಅನಸತ್ರೀ, ಈಗಾ ನಾವು. ಬಿ ಆರ್‌ ಅಂಬೇಡ್ಕರ್‌ ದೊಂದು ಧಾರಾವಾಹಿ ಬತೇ೯ತ್ರೀ ಝೀ ಕನ್ನಡದೊಳಗ್‌, ಆ ಅವಾಗ್ ಅದ್ರೋಳಗ್‌ ಏನೈತಿ ಎಲ್ಲಾರು ಸಮಾನತೆಯಿಂದ ಇಲಿ೯ ಅಂತಾ ಹೇಳ್ತಾನ ಅಂಬೇಡ್ಕರ, ಹೇಳದ್ರಿಂದ ಏನಾಗತ್ತ ಈಗ ಅವ್ರ ಕೆಳಗಿನ್‌ ಜಾತಿಯಾರ ನಾವ್‌ ಮ್ಯಾಗಿನ ಜಾತಿಯಾರ ಜಾತಿ ಬಗ್ಗೆನ ವಂದ್ ಧಾರಾವಾಹಿ ಐತ್ರೀ, ಜಾತಿ ಯಾಕ ಮಾಡ್ಯಾರ. ಎಲ್ಲಾರು ಒಂದೆ ಜಾತಿ ಒಂದ ಗಂಡು ಒಂದ ಹೆಣ್ಣು, ಇವ್‌ ಎರಡ್‌ ಜಾತಿ ಮಡ್ಯಾರ್ರ ಮಾಡಿದ್ದಾರ್ರೀ, ಅದರೊಳಗ ನಾವೇನ ಮಾಡ್ತೀವಿ ಹಲವಾರು ತರಾ ಜಾತಿ ತಗೊಂತಿವ್ರೀ, ಒಬ್ಬರ ಮುಸ್ಲಿಮ್ಸ, ಒಬ್ಬ ಹಿಂ~ ಹಿಂದು ಒಬ್ಬ ಕುರುಬ್ರವಾ ಒಬ್ಬ ಹೊಲ್ಯಾರವಾ ಪಿಂಜ್ಯಾರವಾ ಹಿಂಗಂತ‌ ಹೇಳಿ ಹಲವಾರ ತರಾ ನಾವೇನ್ ಮಾಡ್ತೇವಿ. ಜಾತಿಗಳನ್ನ divide ಮಾಡ್ಕೊಂತ ಹೊಕ್ಕೇವ್ರೀ, divide ಮಾಡುದ್ರಿಂದ ಏನಾಗತ್ತ್‌ ಏ ನೀ ಐನ್ಯಾರವಪ್ಪಾ ನೀ ಮ್ಯಾಗೀರಬೇಕು ನೀ ರೆಡ್ಯ್ಡಾರವಪ್ಪಾ ನೀ ಇಲ್ಲ್‌ ಇರಬೇಕು ನೀ ಹೊಲ್ಯಾರವಪಾ ನಮ್ಮನೀ ಹೊರಗಿರಬೇಕ ಇ ತರಾ ಭಾವನೆ ಇಟಗೊಬಾರದ್ರಿ, ಯಾಕಂದ್ರ ಎಲ್ಲಾರು ನಮ್ಮವ್ರ ಎಲ್ಲಾರು ನಮ್ಮಾರ ಅಂತಿಳಕೊಂಡ, ಇದ್‌ ಗಂಡು ಹೆಣ್ಣು ಎರಡ ಜಾತಿ. ಅದಾವರ್ರೀ ಎಲ್ಲಾದ್ರೋಳಗು ಇರುದ್‌ ಎರಡ ಜಾತಿ, ಅದರೊಳಗ್‌ ಏನ್‌ ಮಾಡೇವಿ ನಾವ್‌ ಏನ್‌ ಮಾಡ್ಕೊಂಡಿವಿ ನಮ್ಮ ಅನಾನುಕೂಲಕ್ಕೋಸ್ಕರ ನಾವೇನ್‌ ಮಾಡ್ಕೊಂಡೇವಿ ಇವ ಈ ಜಾತಿಯವ ಇವ ಈ ಜಾತಿಯವಂತಿವಲ್ಲಾ ಅದನ್‌ ಅನಬಾರದ್ರಿ, ನಿಮಗದ ಅನಬಾರದ ಅನ್ನುದಕ್ಕ ಏನ್‌ ಮಾಡ್ಯಾರ ಬಿ ಆರ್‌ ಅಂಬೇಡ್ಕರ್‌ ಅವ್ರ್ದ ಧಾರಾವಾಹಿ ಮಾಡೀದಾರ ಜನ ನೋಡ್ಲಿ ಅಂತ ಹೇಳಿ. ಅದನ್ನೋಡ್ರೀ ಜನ್ರ ಕಲ್ಕೋಲಿ ಅನ್ನೋ ಉದ್ದೇಶಕ್ಕ ಮಡ್ಯಾರ್ರೀ, ಅದನ್ನಾವ್‌ ಒಳ್ಳೆಥರಾ ಧಾರಾವಾಹಿಗುಳನ್ನ ನಮ್ಮ ಜೀವನದೊಳಗ್‌ ಅಳವಡಸಕೊಂತ ಹೋದ್ರ, ಈ ಮೇಲು ಕೀಳು ಭೇದ ಭಾವ ಯಾವದೇ ಇರೋದಿಲ್ಲಾ ನಮ್ಮ ಜೀನವನ್ದೋಳಗ್‌ ಎಲ್ಲಾ ಥರಾ ವಿಚಾರದೊಳಗ್‌ ನಾವ್‌ ಮುಂದ ಹೋಗೆವಿ. ನಮ್ಮ ಜೀವನ್ದೋಳಗ್‌ ನಾವ್‌ ಯಶಸ್ವಿಯಾಕ್ಕೇವಿ, ನಮ್ಮ ಜೀವನದ್‌ ಗುರಿ ಮುಟ್ಟತೇವಿ, ಜೀವನದೊಳಗ್‌ ಎಲ್ಲಾರ ಕಡೆಯಿಂದ ನಾವ ಏ ಹುಡ್ಗು ನೋಡ್ಪಾ ಯಾವ ಜಾತಿಯವನ್‌ ಏನ್‌, ಹಿಂಗ ಬಂದಾ ನಮ್ಮ ಮನ್ಯಾಗ ಬಂದಾ ಒಳಗ್‌ ಬಂದಾ ಅಂತ್ಹೇಳಿ ಮಾತಾಡತಾರ ಮನಿಯೊಳಗ ಆ ಥರಾ ಮಾತಾಡೂಬಾರದು ಯಾಕಂದ್ರ ನಾವು ದಿನನಿತ್ಯ. News channel ನೋಡ್ತೇವಿ, ಅ ಹೊಳ್ಳಿ ಪ್ರಚಾರಗಳ paper ಗಳ ಓದತೀತೆ೯ವಿ, ಅ newspaper ಓದ್‌ ಹೊತ್ನ್ಯಾಗ ಏನಾಕ್ಕಾವ್‌ ಅಲ್ಲ ಹಿಂದ ಹೋಗೇತಿ ಇಲ್ಲ ಹಿಂದ್‌ ಹೋಗೇತಿ ಅಂತಾರಾ, ಅದ ಕೆಟ್ಟ ವಿಚಾರ ಬಿಟ್ಟು ಒಳ್ಳೇ ವಿಚಾರಗಳ ನಾವ್‌ ಅಳವಡಸಕೊಂಡ್ವೆದ್ರ ನಮಗ್‌ ಅದ TV ನೋಡೊದ್ರಿಂದ ಉಪಯೋಗ ಆಗುದು ಯಾಕಂದ್ರ. ನಮ್ಮ ಜೀವನದೊಳಗ ಒಳ್ಳೆ ಉದ್ದೇಶಕ್ಕೋಸ್ಕರ ನಾವು, TV ನೋಡಾಕ use ಮಾಡ್ಕೊಂತೀವಿ.

ಹಾ ನಮಸ್ತೆ ಕೌಸ್ತಬ್ . ಆಯ್ತಾ ಊಟ ಆಯ್ತಾ? ಹಾ ಆಯ್ತು, ಈಗ ಆದದಷ್ಟೇ. ನಿಮ್ಮದು? ಹಾ, ಹ ನಾನ್ ಊಟ ಮಾಡ್ತಾ ಇದ್ದೇನೆ ಹಂಗೆ.

ಇಲ್ಲಪ್ಪಇಲ್ಲಪ್ಪ ಏನಿಲ್ಲ ನಾನ್ ಮನೇಲಿ free ಆಗಿ ಇರ್ತೇನಲ್ಲ ಹಾಗೆ ಆಯ್ತು phone ಮಾಡಿದ್ದು. ಹ್ಮ್ ಮತ್ತೆ ನಿಮ್ಮಲ್ಲಿ vehicle ಎಲಾ ಉಂಟಾ vehicle ಉಂಟಾ ನಿಮ್ಮಲ್ಲಿ. Vehicle ಉಂಟು ಉಂಟು bike ಉಂಟು.

ಹಾಗೆ bike ಗ ಒಂದು accident ಗಳೆಲ್ಲ ಭಯಂಕರ ಆಗ್ತಾ ಉಂಟು. ಹೌದು ಅದೇ ಅದೇ ಕೇಳಿದ್ದು, ನೀವ್ up and down daily ಹೋಗಿ ಬರೂದ bike ಅಲ್ಲಿ.

ಹಾ ಆ ಅದೆ ಅದೆ ಈಗ ಅದೆ ಈಗ ಎಲ್ಲರಲ್ಲಿ ಒಂದು vehicle ಇದ್ದ ಕಾರಣ. ವೇಗಸಾ ಅತಿಯಾಗಿ ಆಗಿ ಇದ್ದ ಕಾರಣ .